ಮತ್ತೆ ಏನು ಇಷ್ಟು ದಿವ್ಸ ಆದ್ಮೇಲೆ phone ಮಾಡಿದ್ದಲ್ಲ.

ಹಾ ಇಲ್ಲಿ ನಮ್ಮೂರಲ್ಲಿ Uchila Uchila ಮಹಾಲಕ್ಷ್ಮಿ ದೇವಸ್ಥಾನದ್ದು ಬ್ರಹ್ಮಕಲಶ ಉಂಟು ದೊಡ್ಡ ಹ~ ಹತ್ತು ಹದಿನೈದು ದಿವ್ಸ ತುಂಬಾ ಹಬ್ಬ ಉಂಟಾ ಜೋರು ಉಂಟು.

ಹಾ ಅದಕ್ಕೆ ಎಲ್ಲ friends ನೆಲ್ಲ invite ಮಾಡುವ ಅಂತ ಬಂದ್~ ಬಂದವರು ಬರ್ಲಿ ಅಂತ

ಹಾ ಅಲ್ಲೇ ಅಲ್ಲೇ ಊಟ ತಿಂಡಿಯೆಲ್ಲ ಅಲ್ಲೇ ಇರ್ತದೆ. ಹೌದಾ ಅಲ್ಲೇ ಊಟ ಮಾಡ್ಬೇಕಾ ನಿಮ್ಮನೇಲಿ ಊಟ ಮಾಡುದು ಬೇಡ್ವಾ? ನಾವು ಅಲ್ಲೇ ಊಟ ಮಾಡುದು ಅಲ್ಲಾ . ನಾವು ನಿಮ್ಮನೇಲಿ ಊಟ ಮಾಡುವ ಅಂತ ನಿಮ್ಮನೆಗೆ ಬರುದಲ್ವಾ ನೀವು inv~ ನೀವ್ ಕರೆಯುದಲ್ವಾ ನಮ್ಗೆ ನಿಮ್ಮನೆಗೆ ಬರ್ತೇವೆ. ಮನೆಗೆ ಬನ್ನಿ ಊಟ ಎಲ್ಲ ನಾವು ದೇವಸ್ಥಾನದಲ್ಲಿ ಮಾಡುವ ಎಲ್ಲರು ಒಟ್ಟಿಗೆ. ಹಾ ಯಾವ ದೇವರು ಅಲ್ಲಿ? ಮಹಾಲಕ್ಷ್ಮಿ ದೇವಸ್ಥಾನ. ಮಹಾಲಕ್ಷ್ಮಿ ಗೊತ್ತಿಲ್ಲವಾ ನಿಮ್ಗೆ ಹೊಸದಾಗಿ ಜೀರ್ಣೋದ್ದಾರ ಆಯ್ತು. ಹೌದು ಗೊತ್ತಿದೆ ಗೊತ್ತಿದೆ ಕೇಳಿದ್ದೇನೆ. ಹಾ ಹತ್ ಹದಿನೈದು ದಿವ್ಸ ಜೋರು ಉಂಟು ತುಂಬಾ ಜನ ದೊಡ್ಡ ದೊಡ್ಡ ಜನ ಬರ್ತಾರೆ.

ಹಾ Mantralaya ದು ಗುರುಗಳು ಬರ್ತಾರೆ. ಮತ್ತೆ ರಾಜಕಾರಣಿಗಳೆಲ್ಲ ಬರ್ತಾರೆ. ಹಾ ನಮಗೆ ಅವ್ರೆಲ್ಲ ಬೇಡ ರಾಜಕಾರಣಿ ಬೇಡ Mantralaya ದ ಗುರುಗಳು ಬಂದ್ರೆ ನೋಡ್ಬೋದು.

ಅವ್ರದ್ದು ಆಶೀರ್ವಚನ ಕೇಳ್ಬೋದಲ್ಲ. ಮತ್ತೆ ಇವ್ರು singer ಬರ್ತಾರೆ ಯಾರು ಹಾ ಯಾರದು ವಿಜಯ್ ಪ್ರಕಾಶ್. ಹಾ ವಿಜಯ್ ಪ್ರಕಾಶ್ ಬರ್ತಾರಾ? ಹಾ ಅವ್ರೆಲ್ಲ ಅವ್ರದ್ದು team ಎಲ್ಲ ಬರ್ತ್~ ಬರ್ತಾರೆ.

ಹ್ಮ್ ಹತ್ತು ದಿವ್ಸ ಇಲ್ಲೇ ನಮ್ಮನೇಲೇ ಇರ್ಬೋದು ಇಲ್ಲಿ ಹೋಗಿ ಬರ್ಬೇಕಾಗತ್ತೆ.

ಹಾ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರು ಇರ್ತಾರೆ ಒಟ್ಟಿಗೆ ಆಗ್ತದೆ

ಹಾ ಬರ್ತೇನೆ ಬರ್ತೇನೆ . ನಿಮ್ಮಲ್ಲಿ free ಉಂಟಲ್ಲ ಬರ್ಲಿಕ್ಕೆ ಪರವಾಗಿಲ್ಲ ಅಲ್ಲಾ. ಹಾ ಬರ್ಬೋದು ಬರ್ಬೋದು ಒಂದಿವ್ಸ ಆದ್ರೂ ಬಂದು ಹೋಗ್ತೇನೆ. ಒಂದಿವ್ಸ ಹಾ ಒಂದು ಹತ್ತು ಹದಿನೈದು ದಿವ್ಸ . ಹದಿನೈದು ದಿವ್ಸ ಬರ್ಲಿಕ್ಕೆ ಆಗುದಿಲ್ಲ ಒಂದಿವ್ಸ ಬರ್ತೇನೆ ಅದೇ ಒಂದಿವ್ಸ full ದೇವಸ್ಥಾನದಲ್ಲೇ ತಿರ್ಗಿ ಅಲ್ಲೇ ಊಟ ಮಾಡಿ ರಾತ್ರಿ ವಾಪಾಸ್ ಬರ್ಬೋದಲ್ಲ. ಹಾ ಹಾ ಹಾಗೆ . ನೀವು ಹದಿನೈದು ದಿವ್ಸ ಹದಿನೈದು ದಿವ್ಸನು ಹೋಗ್ತೀರಾ ಹಬ್ಬಕ್ಕೆ. ಹಾ ಬೆಳಿಗ್ಗೆ ತಿಂಡಿ ಅಲ್ಲೇ ಮಾಡುದು ಊಟ ಅಲ್ಲೇ ಮಾಡುದು. ಅಡುಗೆ ಮಾಡುದಿಲ್ಲವಾ ಹಾಗಿದ್ರೆ? ಮಧ್ಯಾಹ್ನದ ಒನಸ್ ಮಾತ್ರ office ಅಲ್ಲಿ ಹಾಗೆ

ಹಾಗೆ ಮಾಡುದು ಹತ್ರ ಉಂಟಲ್ಲ ನಮ್ಗೆ ಹತ್ರ ಆಗುತ್ತೆ ಅದು ದೇವಸ್ಥಾನ ನಡ್ಕೊಂಡು ಹೋಗಿ ಬರ್ಬೋದು. ಹಾ ನಮ್ಗೆ ದೂರ ಅಲ್ಲ ಈಗ ಬಂದ್ರೆ. ಹಾ ಅದಕ್ಕೆ ಬಂದು ಹೋಗಿ ಅಂತ ಹೇಳಿದ್ದು . ಸರಿ ನಾನು ಅದೇ ಯಾವ ದಿವ್ಸ ಯಾವ ತಾರೀಕಿಗೆ? ಇದು ಹದಿನೈದನೇ ತಾರೀಕಿನಿಂದ ಶು~ ಶುರು ಆಗ್ತದೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ತನಕ ಉಂಟು ಯಾವಾಗ ಬೇಕಾದ್ರೂ ಬರ್ಬೋದು ಆ time ಅಲ್ಲಿ.

ಸರಿ ಒಂದಿವ್ಸ ನಡುವಲ್ಲಿ ನಂಗು duty ಇಲ್ಲಿ ಕೆಲ್ಸದಲ್ಲಿ ರಜೆ ಮಾಡಿ ಬರ್ತೇನೆ. ನಾಗಮಂಡಲ ಪೂಜೆ ಕೂಡ ಉಂಟು ಬಂದು ನೋಡ್ಬೋದು.

ನಿಮ್ದು ಹಬ್ಬ ಅಲ್ಲಿ ಎಲ್ಲಾದ್ರೂ ಜೋರ್ ಇದ್ರೆ ನಮ್ಗೆ ಹೇಳಿ ನಾನು ಬರ್ತೇನೆ guarantee ಬರ್ತೇನೆ. ನಮ್ಗೆ ನಮ್ಗೆ ಇನ್ನು ಬರುವ ತಿಂಗಳಲ್ಲಿ ನಮ್ಮೂರಲ್ಲೂ ಜಾತ್ರೆ ಇದೆ ಅದಕ್ಕೂ ನೀವು ಬರ್ಬೇಕು ಅಪ್ಪ ಅಮ್ಮನ್ನ ಎಲ್ಲ ಕರ್ಕೊಂಡು ಬನ್ನಿ. First ನೀವು ಬನ್ನಿ ನೀವು ಬಂದ ನಂತ್ರ ನಾನು ಬರ್ತೇನೆ. ಪರ್ವಾಗಿಲ್ಲ ನಾನು first ನಾನು ಮೊದಲು ಬರ್ತೇನೆ ಆಮೇಲೆ ನೀವು ಬನ್ನಿ.

ಒಂದು ತಿಂಗಳು ಒಂದು ತಿಂಗಳಾ ಹಾ ಹಾ.

ಹಾಗೆ ಹಾಗೆ. ಹಾ ನಿಮ್ಮ ಹಬ್ಬ ಮುಗ್ಸಿ ನಮ್ಮ ಹಬ್ಬಕ್ಕೆ ಬನ್ನಿ ಆಯ್ತಾ?

ನಾನು ಮತ್ತೆ ಹಾಗದ್ರೆ ಮತ್ತೆ ಮಾ~ ಮಾತಾಡ್~ ಮಾಡ್ತೇನೆ ಆಯ್ತಾ?

ಮಳೆ ಬೆಳೆಯೆಲ್ಲ ಉಂಟಾ ಆ ಕಡೆ? ಮಳೆ ಮೊನ್ನೆ ತನಕ ಇತ್ತು ಈಗಿಲ್ಲ ಬೆಳೆ ಕಟಾವ್ಗೆ ಬಂದಿದೆ ಈಗ. ಕಟಾವ್ಗೆ ಬಂದಿದಾ ಹಂಗೆ . ಹೌದ ಕೊಯ್ಲಿಕ್ಕೆ ಹಾಕಿದಾ ಎಂತ ಮರೇ ಈಗ ಅಡಿಕೆಗೆಲ್ಲಾ ಒಳ್ಳೆ rate ಅಲ್ವಾ. ಅಡಿಕೆಗೀಗ ಈಗ ಒಳ್ಳೆ rate ಆಗಿದೆ ಮೊನ್ನೆ ಎಲ್ಲ ಕೊಯ್ಲ್ ಎಲ್ಲ ಆಯ್ತು. ಅಂದ್ರೆ ಹಳೆ ಅಡಿಕೆಗೆಲ್ಲಾ ನೋಡಿದ್ರಲ್ಲಾ ಹಳೆ ಅಡಿಕೆಗೆಲ್ಲಾ ನಾನೂರ ಎಂಬತ್ತೈದೇನೋ something ಉಂಟು.

ಹೌದ್ ಹೌದು ಹೊಸ ಅಡಿಕೆ ಗೆ ಕೂಡ same ಉಂಟು ಒಂದು ಮುನ್ನೂರ ಎಂಬತ್ತು ಎಪ್ಪತ~ ಎಮ್~ ಎಂಬತ್ತು ಎಪ್ಪತ್ತು something ಉಂಟು.

ಹಾ ಕೈ ಖರ್ಚು ಆಗುವಷ್ಟು ಸ್ವಲ್ಪ.

ಕೃಷಿ ನಮ್ಮಾಚೆಯೇ ತುಂಬಾ ಕಡಿಮೆ ಕೃಷಿದ್ದೆಲ್ಲಾ ನಮ್ಮಾಚೆ ಇದೆ ರಬ್ಬರ್ ಆಮೇಲೆ ಅಡಿಕೆ.

ಈಗ ಮುಗಿಲು ಜಾಸ್ತಿ ಆಗಿದೆ ಅಂದ್ರೆ ಈಗ ಮುಗಿಲೆಲ್ಲ ಜಾಸ್ತಿಮಳೆ ಬರುದಿಲ್ಲ ಮುಗಿಲು ಅಂತ. ಅದೇ ಮುಗಿಲು ಬರುದು ಮಾತ್ರ ಬರ್ತದೇ ಅಂತ ಹೇಗೆ ಗೊತ್ತಾಗ್ತದೆ ಮತ್ತೆ ಬರುದಿಲ್ಲ. ಹೌದು ನಮ್ಗೆ ನಮ್ಗೆ ಮತ್ತೆ ಹೆದ್ರಿಕ್ಕೆ ಶೇ ಎಂತ ಮಾಡುದು ಅಂತ ಅಡಿಕೆ ಇದೆಲ್ಲಅಂತ.

ಅದೇ ಅ ನೀರು ಇದೊಂದು ಕಡೆಯಲ್ಲಿ.

ಅದೇ borewell ಹಾಕಿದ್ದು ಹಾಗೆ ಹಾಕಿದ್ದು ಸಿಕ್ಕಿದ್ರೆ ಆಯ್ತು ಸಿಕ್ಕದಿದ್ರೆ.

ಹೌದ್ ಹೌದ್ ಹೌದು ಹಾಗೆ ಹಾಗೆ ಮತ್ತೆ ಸಮಾಚಾರ .

ಹಾ ಮತ್ತೆ ಏನ್ ಈಗ ತರ್ಕಾರಿದ್ದು ಏನಾದ್ರು ಉಂಟಾ . ಕುಟುಂಬ ಸಾಗಿಸ್ಲಿಕ್ಕೆ ಓಸ್ಕರ ಹಾ ತರ್ಕಾರಿದ್ದು ಸ್ವಲ್ಪ ಅಲಸಂಡೆ ತೊಂಡೆಕಾಯಿ ಈ ತೊಂಡೆಕಾಯಿ ಬಗ್ಗೆ ರಾಮಾಯಣ ಉಂಟು ಹೇಳಿ~ ಹೇಳ್ಲಿಕ್ಕೆ ಅಷ್ಟು ಉಂಟು ತೊಂಡೆಕಾಯಿ ಬಗ್ಗೆ . ಹೇಳ್ತೇನೆ ಯಾವಾಗ್ಲೂ ತೊಂಡೆಕಾಯಿ ಸಾಂಬಾರು ತೊಂಡೆಕಾಯಿ ಪಲ್ಯ. .

ತೊಂಡೆಕಾಯಿ ಅದೇ ನನ್ಗೆ ಎಂತ ಅದೇ ಹೆದ್ರಿಕೆ ತೊಂಡೆಕಾಯಿ ಪಾಯ್ಸ ಮಾಡಿದ್ರೆ ಎಂತ ಮಾಡ್ಬೇಕಂತ . ತರ್ಕಾರಿ ಬೆಳ್ದದ್ದೆ ತಪ್ಪಾಯ್ತಾ ಅಂತ. ಹೌದ್ ಹೌದು ತರ್ಕಾರಿನೆ ತರ್ಕಾರಿ ಬೆಳ್ದದ್ದೆ ಅದೇ ತರ್ಕಾರಿ ಬೆಳ್ದದ್ದೆ ತಪ್ಪಾಯ್ತಾ ಅಂತ. ಆ ನಮ್ಮ್ ಮನೇಲಿ ಇದು ಆ ಗೆಣಸು ಬೆಳೀತೇವೆ ಅದು ಮರಗೆಣಸು ಅದು ನಮಿಗೆ ಸಿಗುದಿಲ್ಲ ಅದೆಲ್ಲ ಅದೇ ಪೆರ್ಗುಡೆ ತಿಂದು ಖಾಲಿ ಆಗ್ತದೆ. ಅಲ್ಲಾ ನಾವು ಸ ಕೃಷಿ ಮಾಡಿದ್ದೇವೆ ಗೆಣಸು ಕೃಷಿ ಆಯ್ತಾ ಒಂದು ಮಾಡಿ ಗೆಣಸು ನಡ್ಬೇಕಂತ ಆಲೋಚನೆ ಮಾಡಿ ಎಲ್ಲ ಗೆಣಸು ನೆಟ್ಟು . ಅದ್ರಲ್ಲಿ ಗೆಣಸು ಸಿಕ್ತದೆ ನನಿಗೆ ಸಿಕುದಿಲ್ಲ ಅದೇ. ನನಿಗೆ ಒಂದು ಸಾ ಸಿಗುದಿಲ್ಲ ಅದ್ರ ಕೊನೆಯಲ್ಲಿ ಅರ್ಧ ಅರ್ಧ ಆದದ್ದು ಮಾತ್ರ ಸಿಗುದು ಅದ್ರದ್ದು. ಹೌದು ಹೌದು ನಿಮ್ಗೆ ಇನ್ನೊಂದು ವಿಷ್ಯ ನಾನು ಹೇಳ್ಳೆ ಬೇಕು ನಾನು ಪ್ರತಿ ಸಲ ಎಲ್ಲರಿಗೂ ಹೇಳುವ ವಿಷಯಗಳು ಏನಂಥ ಹೇಳಿದ್ರೆ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮಳೆಗಾಲ ಯಾವ್ದು ಚಳಿಗಾಲ ಯಾವ್ದು ಬೇಸಿಗೆಗಾಲ ಯಾವ್ದು ಗೊತ್ತಾಗಲ್ಲ.

ಒಂದು ದಿನದಲ್ಲಿ ನಿಮ್ಗೆ ಒಂದು ದಿನದಲ್ಲಿ ಮೂರುಸ ಬರ್ತದೆ ನಿಮ್ಗೆ. ಈಗ ಕಾಣಲಿಕ್ಕೇ ಸಿಗುವ ಅಂತ ಪರಿಸ್ಥಿತಿ ಇದು. ಯಾವ್ದು ಬೆ~ ಬೆಳೀಬೇಕು ಅಂತ ಗೊತ್ತಾಗುದಿಲ್ಲ ಯಾವ ಕಾಲಕ್ಕೆ ಯಾವ್ದು ಬೆಳೀಬೇಕಂತ.

ಈಗ ನಿಜವಾಗಿ ಚಳಿಗಾಲ ಬೆಳ್ಳಿಗೆಯೊಂದು ಬಿಸಿಲಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾ ನಿಜ ನಿಜ ನಿಜ ಮತ್ತೆ ಬಿಸಿಲಿದ್ರೆ. ಕೃಷಿಗೆ ಎಂತ ಆಗ್ಲಿಕ್ಕಿಲ್ಲ but ಏನಾದ್ರು ಪೆಟ್ಟು ಬಿದ್ರೆ ಪಾಪ ನಮ್ಮ ಹೊಟ್ಟೆಗೆ ಪೆಟ್ಟು ಬಿದ್ದ ಹಾಗೆ ಅಲ್ಲ. ಅದೇ ಅದು ಮತ್ತೆ ಕೇಲಾವ್ ಗಿಡ ಎಲ್ಲ hybrid ಅಲ್ಲ. ಮತ್ತೆ ಅನ್ನದಾತನೇ ಕೃಷಿಕ ಅಲ್ವಾ ಅವ್ನ ಅದೇ ಅದೇ hybrid ನಿಜ. hybrid ಮತ್ತೆ ಗಿಡಗಳಿಗೆ ಕೆಲಾವ್ದಕ್ಕೆ ಆಗುದಿಲ್ಲ ಬಿಸಿಲು ಜಾಸ್ತಿ ಬಿದ್ರು.

ಅದು ಸುಟ್ಟು ಹೋಗ್ತದೆ ಮತ್ತೆ ಕೆಲಾವ್ ದಕ್ಕೆ ನೀರ್ ಇಲ್ಲದಿದ್ರೆ ಆಗುದಿಲ್ಲ. ಅಯ್ಯೋ ಅದು ಹೇಳಿ ಪ್ರಯೋಜನ ಇಲ್ಲ.

ನಾವ್ ಬೆಳ್ದದ್ದು ನಮ್ಮ ನಮ್ಮಕೈಗೆ ಸಿಗುದಿಲ್ಲ ಮತ್ತೆ. ನಂಗೀಗ ಹೆದ್ರಿಕ್ಕೆ ಆಗ್ತದೆ ಎಂತ ಗೊತ್ತುಂಟಾ ಯಾವ್ದು ಕೃಷಿ ತಕೊಳ್ಲಬೇಕು ಯಾವ್ದು ಕೃಷಿ ತಕೊಳ್ಳ್ಬೇಡ ಅಂತ ಆಲೋಚನೆ ಮಾಡ್ಬೇಕು. ಕೆಲವ್ರೆಲ್ಲ ಎಂತೆಲ್ಲ ಕೃಷಿ ಮಾಡಿ ಅದ್ರಲ್ಲೆಲ್ಲಾ ಎಂತ ಮುಂದೆ ಬಂದಿದ್ದಾರೆ ಗೊತ್ತುಂಟಾ .

ಅಂಥದೆಲ್ಲ ಮಾಡ್ಬೇಕು ನಾವ್ ಕೂಡ ಮಾಡತಿದ್ರೆ .

ಅಲ್ಲ ನಮ್ಗೆ ಇನ್ನು ಆಗ್ಬೇಕಲ್ಲ . ನಿಮ್ಮದು ಹವ್ಯಾಸನ ಮನೆಲ್ಲಿ ಅತ್ವಾ ಕೆಲ್ಸನೇ ಕೃಷಿ ಮಾಡುದಾ? ಇಲ್ಲ ಇಲ್ಲ ಇಲ್ಲ ಮನೆಲ್ಲಿ ಆ ಕೃಷಿ ಮಾಡ್ತೇವೆ.

ಆ ಹಾಗೆ. ಕೃಷಿ ಯಾವ್ದು .

ರಬ್ಬರ್ ಕಮ್ಮಿ ಅದು ಕೇರಳ side ಹೋದ್ರೆ ಜಾಸ್ತಿ ಇರ್ತದೆ. ಅದೇ ನಿಮ್ ಕಡೆ ಇದೆಲ್ಲ ಇಲ್ವಾ ಅಂತಲ್ಲ ಅಂದ್ರೆ ತರ್ಕಾರಿ ಎಲ್ಲ ಕಡಿಮೆ ಮನೆಗೆ ಮಾತ್ರಾನಂತ . ಹೌದು ಮನಿಗೆ ಮಾ~ ಅದ್ರ ಬಗ್ಗೆ ಒಂದು ಹೇಳಿಕ್ಕೆ ಉಂಟು ಕೃಷಿ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರ main point ಈ ಬಾರಿ ಕೃಷಿ ಮಾಡಿದ್ದೆ ಅಂತ ಅನ್ಕೋಳ್ಳಿ ಹಂದಿ ಬರುತ್ತೆ ನಮ್ಮದು ಕಾಡಿನ side ಮನೆ ಹಂದಿ ಬರುತ್ತೆ. ಕಾಡ~ ಕಾಟಿ ಬರುತ್ತೆ ಅದನ್ನು ಹುಡಿ ಹುಡಿ ಮಾಡುದು. ನೀವ್ ಹೇಳುದಲ್ವಾ ನಮ್ಮದು ಕೂಡ ಮನೆ ಕಾಡಿನ side ನಿನ್ನೆ ಮೊನ್ನೆ ಆನೆ ಬಂದು ಹೋಗಿದೆ ಎಲ್ಲ ಹುಡಿ ಹುಡಿ. ಹೋ ಅಂದ್ರೆ ಮುಳ್ಳೇರಿಯಾ side ಅ ಹೇಗೆ . ನಮ್ಮದು ಮುಳ್ಳೇರಿಯಾ side ಅಲ್ಲ ಶಿಶಿಲ side .

ಅದು ಸೌತಡ್ಕ ಧರ್ಮಸ್ಥಳ ಆ side ಬರ್ತದೆ .

ಇದು ಆನೆ ಬಂದು ಎಲ್ಲ ಹುಡಿ ಹಿಡು ಬಾಳೆಗಿಡದೆಲ್ಲ shape ಯೇ ಇಲ್ಲದಾಗಾಗಿದೆ. ಅಯ್ಯೋ .ಈ ಕೃಷಿ ಬಗ್ಗೆ ಹೇಳಿದ್ರೆ ಅದ್ ಬಿಡಿ ಈಗ IBF ಬೇಲಿ ಅಂತ ಬಂದಿದೆ ಕೃಷಿಗೆ.

ಅದು current current ನಂತ ಹೇಳಿದ್ರೆ current ಬೇಲಿ current ನಲ್ಲಿ ನಡಿಯುದಲ್ಲ solar ಬೇಲಿ ಅಂತ ಗೊತ್ತಿರಬಹುದು ನಿಮ್ಗೆ. solar ಬೇಲಿ ನಮ್ಮ ಕಡೆ ಎಲ್ಲ ಅಂದ್ರೆ forest officer ನೋಡಿದ್ರು ಉಪದ್ರ ಅಲ್ಲ ಅವ್ರು ಮತ್ತೆ ನಮ್ಗೆ ಇಡುವಾಗೆ ಇಲ್ಲ current ದೆಲ್ಲಾ .

ಹಾಗೆ current ದ್ದು ಅಂದ್ರೆ ಮತ್ತೆ case ಹಾಕ್ಲಿಕ್ಕೆ ಸುರುವಾದ್ರೆ.

ನನಿಗೆ ಮತ್ತೆ ವಿಧಿಯಿಲ್ಲ ಈ ಹಂದಿಯೆಲ್ಲ ಬರುವಾಗ ಎಂತ ಮಾಡುದ್ದು ಮತ್ತೆ . ಬೇಲಿ ಬೇಲಿ ಇದ್ರೆ ಅದುಕ್ಕು case ಹಾಕ್ಲಿಕ್ಕೆ ಆಯಿತು ಮತ್ತೆ.

ಹ್ಮ್ಮ್ ಹೀಗೆಲ್ಲ ಸಮಾಚಾರ ಬಿಡಿ ಎಷ್ಟು ಕಥೆ ಹೇಳಿದ್ರು ಪ್ರಯೋಜನ ಇಲ್ಲಅದೇ ಒಂದು song ಉಂಟಲ್ವಾ ಯಾರಿಗ್ ಹೇಳೋಣಾ ನಮ್ಮ problem . ನಮ್ಮ problem ಅದೇ ರೀತಿ ಆಯಿತು ಎಲ್ಲರದ್ದು ಪರಿಸ್ಥಿತಿ ಸರಿ ಹಾಗಾದ್ರೆ . ಸರಿ ನಮ್ಗೆ ಕೂಡ ಸ್ವಲ್ಪಬೇರೆ ಕೆಲಸ ಇದೆ ಖಂಡಿತಾ .

ನಮಸ್ಕಾರ, ಇವತ್ತ ನಿಮಗ ಯುಗಾದಿ ಬಗ್ಗೆ ನಾನ್‌ ತಿಳಸಬೇಕ ಅಂತ ಅದಿನಿ, ಯುಗಾದಿ ಯಾಕ ಬಂತ? ಹೆಂಗ ಬಂತ? ಮತ್ತ ಇದನ ಯಾವ ತಿಂಗಳೊಳಗ ಆಚರಸತಾರ? ಹೀಗೆ ಯುಗಾದಿ ಮತ್ತ ಉಗಾದಿ ಎರಡು ಒಂದೇ ಹೆಸರ. ಎರಡೂ ಅನಸ್ತೇತಿ ಗೊತ್ತಾಗೆಂಗಿಲ್ಲಾ, ಅದನ್ನ ಮಾತ್ರ ಯುಗಾದಿ ಉಗಾದಿ ಅನ್ನುವಂಥಹದ ಎರಡು ಪದಗಳದಾವ, ಕನಾ೯ಟಕದಲ್ಲೆಲ್ಲಾ ನಾವು ಏನಂತಿವಿ ಅಂತಂದ್ರ ಯುಗಾದಿ ಅಂತ ಹೇಳಿ ಕರಿತೀವಿ, ಮತ್ತ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಈ ಕಡೆಗೆಲ್ಲ ಉಗಾದಿ. ಅಂತ ಹೇಳಿ ಕರಿತೇವಿ, ಇದ ಚೈತ್ರಮಾಸದಾಗ, ಮೋ first ಗ ಬರುವಂತಹ ಹಬ್ಬಾನ ಯುಗಾದಿ ಅಗಾಂತೇತಿ, ಯಾಕ ಇದ ಚೈತ್ರಮಾಸದಾಗ first ಹಬ್ಬಾ ಆಗಾಂತೇತಿ. ಆಮೇಲ ನಮ್ಮ ಹಿಂದುಗಳಿಗೆಲ್ಲಾ ಇದ ವಷ೯ದ ಮೊದಲನೇ ಹಬ್ಬಾ ಅಂತ ಯಾಕ ಅಂತಾರಾ, ಅಂತಂದ್ರಾ ರಾಮ ವನವಾಸಕ್ಕ ಹೋಗ್ ಬಂದಾದ ಮೇಲೆ ಅವನಿಗೆ first ಗೆ ಪಟ್ಟಾಭಿಷೇಕ ಅಂತ ಹೇಳಿ ಮಾಡ್ತಾರ.

ಅವನಿಗ ಮಾಡಿರೋ ಪಟ್ಟಾಭಿಷೇಕ ಚೈತ್ರಮಾಸದಾಗ ಮಾಡು ದಿನಾನೇ ಯುಗಾದಿಯಾಗಿ ನಾವ ಅಚರಿಸ್ತೇವಿ ಇದನ್ನ, ಭಾಳ ಖುಷಿ ಖುಷಿಯಿಂದ ಆಚರಸೋ ಹಬ್ಬಾ ಅಂದ್ರ ವಷ೯ದ ಮೊದಲನೆ ಹಬ್ಬಾ ಆಗಿ ಯುಗಾದಿನ ಇದ ಇವತ್ತಿನ ದಿನಾ ನಾವ್‌ ಏನ್‌ ಮಾಡ್ತೀಪ್ಪಾ. ನಮ್ಮ ಮನ್ಯಾಗೆಲ್ಲ ಅಂತ ಅಂದ್ರ ಬೆಳಿಗ್ಗೆ ಬೇಗ ಎದ್ದೇಳತೇವಿ ಅವತ್ತ ಅಂಗಳ ಎಲ್ಲಾ ಗುಡಿಸಕೊಂಡ ರಂಗೋಲಿ ಹಾಕೊಂಡ ದೊಡ್ಡದಾಗಿ ಇಲ್ಲಾ ಸಗಣಿ ಸಾರಸಕೊತೇವಿ, ನಮ್ಮ ಹಳ್ಳಿಕಡೆಗೆಲ್ಲಾ ನಾವೇನ್‌ ಮಾಡ್ತೇವಿ ಅಂದ್ರ ಸಗಣಿ ಸಾರಸಕೊಂತಿವಿ ಅಂಗಳದಾಗೆಲ್ಲಾ, ಮಣ್ಣಿಂದಿತೇ೯ತಿ ನಮಗೆಲ್ಲಾ road ಇರೆಂಗಿಲ್ಲಾ ಹಿಂಗಾಗಿ ಮಣ್ಣಿಗೆಲ್ಲಾ ನಾವ್‌. ಸಗಣಿ ಸಾರಸ್ ಕೊಂಡ ಅದಕ್ಕ ದೊಡ್ಡದಾಗಿ ರಂಗೋಲಿ ಹಾಕೊಂಡ ಅದಕ್ಕೆಲ್ಲಾ, colour, colour ಬಣ್ಣಗಳನ್ನ ತುಂಬಕೊತೀವಿ, ತುಂಬಿ ಮನಿ ಮುಂದ ಅದಕ್ಕೆಲ್ಲಾ ಛಂದಗ ಹೂವಿನ ಅಲಂಕಾರ ಮಾಡ್ಕೋಂತೀವಿ, ಆಮೇಲ್‌ ಮತ್ತ್‌ ನಾವೆಲ್ಲಾ ಗಿಡ ಬೆಳೆದು ನಮ್ದ್‌ ಗಿಡಾಗಳೆಲ್ಲಾ ಅದಾವ ಅದರಾಗಿಂದ್‌ ಹೂಗಳ್ನೆಲ್ಲಾ ಕಿತ್ಗೊಂಡ ಬಂದಿತೇ೯ವಿ. ಚಂಡಹೂವ, ಗುಲಾಬಿ ಹೂ ಇವ್ನೆಲ್ಲಾ ಕಿತ್ತಗೊಡ ಬಂದ ನಾವ್‌ ಮನ್ಯಾಗ ಮಾಲಿಗಳೆಲ್ಲಾ ready ಮಾಡ್ಕೊಂತೀವಿ, ಮಾಡ್ಕೊಂಡ ಅದಕ್ಕ ಹೊರಗ, ಬಾಗಿಲಿಗೆ ತೋರಣಾ ಅಂತ ಹೇಳಿ ಹಾಕ್ಕೊಂತೀವಿ, ಹಂಗ ಏನ್‌ ಮಾಡ್ತೀವಿ ಅಂದ್ರ ಬೆಳಗ್ಗೆ ಬೇಗ ಎದ್ದು ಹೋಗಿ ಬೇವಿನ ಗಿಡದಾಗ ಬೇವಿನ ಎಲಿಗುಳ್ನ ಹರಕೊಂಡ ಬಂದಿತೇ೯ವಿ ನಾವ್. ಹರಕೊಂಡ ಬಂದ ಅವುಗಳನ್ನ ತೋರಣಗತೆನ ಅವ್ನ್‌ ಬಾಗಿಲಿನ್ side ಗೆ ಸಿಗಸ್ತೇವಿ, ಹೂವಿನ್‌ ದೊಡ್ಡಮಾಲೆ ಹಾಕಿ ಬ ಅದಾದ ಮೇಲೆ ಒಳಗ ದೇವ್ರ ಮನ್ಯಾಗನೂ ಸಹ ಹಂಗ ಮಾಡ್ತೇವ್‌ ನಾವ, ಹೂವಿನ ಆ ಗುಲಾಬಿ ಚಂಡಹೂವಿಂದ ಅದಕ್ಕ ಮಾಲೆ ಮಾಡ್ಬಿಟ್ಟ ದೇವರಿಗೆ ಬಾಗಿಲಗೆ ಹಾಕಿ. ಹಂಗ ಬೇವಿನೆಲೆನು side ಗೆ ಸಿಗಸ್ತೇವಿ. ಅವತ್ತೀನ್‌ ದಿನ, ಗಂಡ್ಮಕ್ಕಳಿಗೆಲ್ಲಾ ಏನ್‌ ಮಾಡ್ತೀವಿ ಅಂತ ಅಂದ್ರ ನಾವ್‌ ಎಣ್ಣಿಸ್ನಾನ ಅಂತ ಹೇಳಿ ಮಾಡ್ತೀವಿ. ನಮ್ಮ ಕಡೆ ವಷ೯ದ ಹಬ್ಬದಾಗ ಮುಂಚೆನೇ ಎಣ್ಣಿಸ್ನಾನ ಮಾಡ್ಕೊಂಡ ಬೇವಿನ ಎಲಿದಾಗ ಸ್ನಾನ ಮಾಡ್ತೇವಿ. ಹಿಂಗಾಗಿ ಎಣ್ಣಿ ಕಾಸಿ ಅದಕ್ಕ ಬ ಒಂದ ಬಳ್ಳೊಳ್ಳಿ ಹಾಕಿ ಎಣ್ಣಿ ತಲಿಗ ಹಚ್ಚಿ ನೆತ್ತಿಗ್‌ ಬಡದ್ರ, ನೆತ್ತಿ ತಂಪಾಗಲಿ ಅಂತ ಹೇಳಿ, ಆಮೇಲೆ ಸ್ನಾನಾ ಮಾಡೊ ಮುಂದ ಏನ್‌ ಮಾಡ್ತೀವಿ ಬಿಸಿನೀರಿಗೆ ಬೇವಿನ ಎಲೆ ಹಾಕೊಂಡ ಎಲಿಎಲಿಎಲಿಯಾಗಿ ಬಿಡಿಸ್ಕೊಂಡ ಅದಕ್ಕ ಹಾಕಿ. ಅದ ನೀರನಿಂದ ಶುದ್ಧಿ ಮಾಡ್ಕೊಂತಿವಿ, ಅಂದ್ರೆ ಕ್ರಿಮಿನಾಶಕಗಳು ನಮ್ಗ್ ಮೈಗ್‌ ತಟ್ಟಬಾರದ ಅಂತ ಹೇಳ್ಬಿಟ್ಟ ಎಣ್ಣಿಸ್ನಾನ ಮಾಡ್ತೇವಿ ನಾವ್, ಇದ ಬೇವಿನೆಲೆ ಸ್ನಾನ ಅಂತ ಹೇಳಿ, ಹೆಣ್ಣಮಕ್ಕಳೂನು ಹಂಗ ಮಾಡ್ತಾರ. ಎಣ್ಣಿ ಹಚ್ಚಗೊಂಡು ಸ್ನಾನ ಮಾಡ್ತಾರ, ಅದಕ್ಕ ತಲಿ ಸ್ನಾನ ಮಾಡ್ತೇವ್ರಿ ನಾವ್‌ ಹೆಣ್ಣಮಕ್ಕಳು ಕೂಡನು, ಎಣ್ಣಿ ಸ್ನಾನ ಮಾಡಿ ಆದಮೇಲೆ ಏನ್‌ ಮಾಡ್ತೀವಿ ಅಂತ ಅಂದ್ರ ಹೋಳ್ಗಿ ಅಂತ ಹೇಳಿ ನಮ್ಮ ಮನ್ಯಾಗ ಮಾಡ್ತೇವ್ರಿ ಕೆಲವೊಂದ ಕಡೆ ಏನ್‌ ಮಾಡ್ತಾರಾ ಅಂತ ಅಂದ್ರ. ಈ ಕಡೆ ಆಂಧ್ರ ತೆಲಂಗಾಣತಾವ ಎಲ್ಲಾ ಅವ್ರೇನ್ಮಾಡ್ತಾರ ಇದ್‌ ಏನ್, ಶೇಂಗಾ ಹೋಳಗಿ ಅಂತ ಹೇಳಿ ಮಾಡ್ತಾರ ಕೆಲವೊಬ್ರ, ನಮ್ಮ ಕಡೆಗೆಲ್ಲಾ ನಾವು ತೊಗರಿ ಬೇಳೆ ಹೋಳಗಿ ಮಾಡ್ತೇವಿ, ಇಲ್ಲಾಂದ್ರ ಕಡ್ಲಿಬ್ಯಾಳಿ ಹೋಳಗಿ ಮಾಡ್ತೇವಿ, ಇಲ್ಲಾ ಅಂತಂದ್ರ ಕೊಬ್ಬರಿ ಹೋಳಗಿ ಅಂತಾನು ಮಾಡ್ತಾರ ಭಾಳ ಮಂದಿ, ನಾವ್‌ ಮಾಡುದು ಮಾತ್ರ. ಕಡ್ಲಿಬ್ಯಾಳಿ ಹೋಳಗಿರಿ, ಕಡ್ಲಿಬ್ಯಾಳಿ ಹೋಳಗಿ ಮಾಡಿ, ಅವತ್ತ ದೇವರಿಗೆ ಎಡಿ ಮಾಡ್ತೇವಿ. ಎಡಿ ಮಾಡಿ ಮತ್ತ ಏನ್‌ ಮಾಡ್ತೇವಿ ಅದ ವಷ೯ದಾಗ ಮೊದಲನೆ ಬೆಳೆ ಅಂತ್ಹೇಳಿ ಮಾವಿನಕಾಯಿ ಬೆಳಿತಾರಿ, ಅವಾಗ ಸಾಜನ ಚಾಲುವಾಗುದ season ಮಾವಿನಕಾಯಿದ ಅಲ್ಲಿಂದ ಚಾಲುವಾಗಕ್ಕೆತಿ. ಮಾವಿನ ಹಣ್ಣಿಂದ್ ಮತ್ತ ಆಮೇಲೆ ಹೊಸ ಬೆಲ್ಲಾ ತಗೊಂಬತೇ೯ವ ನಾವ ಅಂಗಡಿಯಿಂದ ಮನ್ಯಾಗ್ ಬಳುಸುತ್ತೇವಲ್ಲಾ ಆ ಬೆಲ್ಲ ತಗೋಳೊಂಗಿಲ್ಲಾ ಹೊಸಾ ಬೆಲ್ಲಾ ತಗೊಂಡ ಬಂದ್‌, ಹೊಸ ಬೆಲ್ಲಾ ಸಣ್ಣಗ್‌ ಪುಡಿ ಪುಡಿ ಮಾಡ್ಕೊಂಡ. ಅದಕ್ಕ ಮಾವಿನ ತೊಂಬದಿ೯ತೆವಲ್ಲಾ ಮಾವಿನಕಾಯಿಯನ್ನ ಅದನ್ನ ಸಣ್ಣಗ cut ಮಾಡ್ಕೊಂತೀವಿ, ಎರಡನ್ನು mix ಮಾಡಿ ಹಂಗ ಬೇವಿನ ಹೂ ತಗೋಂಬದಿ೯ತೇವ್ರಿ ಬೇವಿನ ಎಲಿ ಹರಕೋಂಬದಿತಾ೯ರಲ್ಲಾ ಅದರ ಜೊತಿ ಹೂವುನು ತಗೊಂಬಂದಿರ್ತಾರ ಬೇವಿನ ಹೂವನ್ನ. ಎಳಿ ಎಳಿ ಎಳಿಯಾಗಿ ಸಣ್ಣ ಸಣ್ಣಗ್‌ ಬಿಡಸ್ಕೊಂತಿವಿ, ಅವು ಮೂರುನ್ನು mix ಮಾಡ್ಬಿಟ್ಟ ಸೇವನೆ ಮಾಡ್ತೀವಿ ಅದಕ್ಕ ನಾವ ಏನಂತಿವಿ ಅಂದ್ರ ಬೇವು ಬೆಲ್ಲಾ ಅಂತ ಹೇಳಿ ಕರಿತೇವಿ, ಬೇವು ಬೆಲ್ಲಾನ ಇದನ್ಯಾಕ ಸೇವನೆ ಮಾಡ್ತೀವಿ ಅಂತ ಅಂದ್ರ ಬೇವು ಮತ್ತ ಬೆಲ್ಲಾ ಎರಡು ಸಮಾ ಆಗಿರಬೇಕ.